ಡೆಕೋರೇಷನ್ಸ್ ಅವೆಲ್ಲ ನೋಡಿ ಬಲೂನ್ಸ್ ಇದೆ ಚೇರ್ಸ್ ಇದ್ದಾರೆ ಮತ್ತೆ ಮೇಲೆ ಅಲ್ಲಿ ಮಕ್ಕಳು ಕಾಣಿಸ್ತಾ ಇದ್ದಾರೆ ಅದಕ್ಕೆ ನಾನು ಬರ್ತ್ಡೇ ಪಾರ್ಟಿ ಅನ್ಕೊಂಡೆ --

ಇದು ಸ್ವೀಟ್ ಶಾಪ್ ಇಲ್ಲಿ ವೆರೈಟಿ ಸ್ವೀಟ್ಸ್ ಇದೆ ಚಾಕ್ಲೆಟ್ಸ್ ಇದೆ ಮತ್ತೆ ಅಲ್ಲೊಂದು ವೆಯ್ಗ್ಹಿಂಗ್ ಮೆಷಿನ್ ಕೂಡಾ ಇದೆ .

ಜೆರಾಕ್ಸ್ನು ಸಿಗುತ್ತೆ ಡ್ರಿಂಕ್ಸ್ ಸಿಗುತ್ತೆ ಮತ್ತೆ ನಮ್ಗೆ ಬುಕ್ ಸ್ಟಾಲ್ನು ಇದೆ.

ಬಂಕ್ ಅಯಕ್ಚ್ವಲಿ ಪೆಟ್ರೋಲ್ ಬಂಕ್ .

ದೊಡ್ಡ ಟ್ರೀಸ್ ಇದಾವಲ್ಲ ಅದನ್ನ ನೋಡಿ ಗಾರ್ಡನ್ ತರಾನೇ ಕಾಣ್ತಿದೆ .